ಮೊಝಿಲ್ಲ ಫೈರ್ಫಾಕ್ಸ್ ನಲ್ಲಿ ಬುಕ್ ಮಾರ್ಕ್ಸ್ ಅನ್ನು ಆರ್ಗನೈಸ್ ಮಾಡುವುದು ಮತ್ತು ಪ್ರಿಂಟ್ ಮಾಡುವ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಬುಕ್ ಮಾರ್ಕ್ಸ್ ನ ಬಗ್ಗೆ ಕಲಿಯಲಿದ್ದೇವೆ
ಅಷ್ಟೇ ಅಲ್ಲದೆ ಬುಕ್ ಮಾರ್ಕ್ಸ್ ಅನ್ನು ಆರ್ಗನೈಸ್ ಮಾಡುವುದು ಫೈರ್ ಫಾಕ್ಸ್ ಪೇಜ್ ಅನ್ನು ಸೆಟ್ ಅಪ್ ಮಾಡುವುದು ಪ್ರಿವ್ಯೂ ಮತ್ತು ಪ್ರಿಂಟ್ ಈ ವಿಷಯಗಳನ್ನೂ ನಾವಿಲ್ಲಿ ಕಲಿಯಲಿದ್ದೇವೆ
ಇಲ್ಲಿ ನಾವು ಉಬಂಟು 1004 ರಲ್ಲಿ ಫೈರ್ಫಾಕ್ಸ್ 70 ಯನ್ನು ಬಳಸುತ್ತಿದ್ದೇವೆ
ನಾವೀಗ ಫೈರ್ ಫಾಕ್ಸ್ ಬ್ರೌಸರ್ ಅನ್ನು ತೆರೆಯೋಣ
ಡಿಫಾಲ್ಟ್ ಆಗಿ ಯಾಹೂ ಹೋಮ್ ಪೇಜ್ ತೆರೆದುಕೊಳ್ಳುತ್ತದೆ
ನೀವು ಆಗಾಗ ಉಪಯೋಗಿಸುವ ಪೇಜ್ ಗೆ ನ್ಯಾವಿಗೇಟ್ ಆಗಲು ಬುಕ್ ಮಾರ್ಕ್ಸ್ ಗಳು ಸಹಕರಿಸುತ್ತವೆ
ಈ ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಬುಕ್ ಮಾರ್ಕ್ಸ್ ನ ಬಗ್ಗೆ ಸ್ವಲ್ಪ ಕಲಿತಿದ್ದೇವೆ
ಅಲ್ಲಿ ಜಿಮೇಲ್ ಗಾಗಿ ಬುಕ್ ಮಾರ್ಕ್ ಅನ್ನು ಕೂಡಾ ಆಡ್ ಮಾಡಿದ್ದೆವು
ಜಿಮೇಲ್ ಹೋಮ್ ಪೇಜನ್ನು ತೆರೆಯಲು ಇದರ ಮೇಲೆ ಕ್ಲಿಕ್ ಮಾಡೋಣ
ಆಗ ನೀವು ಜಿಮೇಲ್ ಹೋಮ್ ಪೇಜ್ ಗೆ ಹೋಗುತ್ತೀರಿ
ಅಡ್ರೆಸ್ಸ್ ಬಾರ್ ನ ಜಿಮೇಲ್ ಅಡ್ರೆಸ್ಸ್ ನ ಬಲ ಭಾಗದಲ್ಲಿ ಹಳದಿ ನಕ್ಷತ್ರದ ಗುರುತನ್ನು ಗಮನಿಸಿದ್ದೀರಾ
ಅದು ಈ ಸೈಟ್ ಬುಕ್ ಮಾರ್ಕ್ ಆಗಿದೆ ಎಂಬುದನ್ನು ಸೂಚಿಸುತ್ತದೆ
ಬುಕ್ ಮಾರ್ಕ್ ನ ಹೆಸರನ್ನು ಬದಲಿಸಲು ಮತ್ತು ಅದನ್ನು ಬೇರೆ ಫೋಲ್ಡರ್ ನಲ್ಲಿಡಲೂ ಕೂಡಾ ಸ್ಟಾರ್ ಅನ್ನು ಬಳಸಬಹುದು
ನಾವೀಗ ಜಿಮೇಲ್ ನ ಹೆಸರನ್ನು ಮೈಗ್ಮೈಲ್ಪಗೆ ಮೈ ಜೀಮೇಲ್ ಪೇ ಜ್ ಎಂದು ಬದಲಿಸೋಣ ಮತ್ತು ಇದನ್ನು ಮೈಬುಕ್ಮಾರ್ಕ್ ಮೈಬುಕ್ ಮಾರ್ಕ್ ಎಂಬ ಹೊಸ ಫೋಲ್ಡರ್ ನಲ್ಲಿ ಇಡೋಣ
ಅಡ್ರಸ್ ಬಾರ್ ನಲ್ಲಿನ ಹಳದಿ ಬಣ್ಣದ ಸ್ಟಾರನ್ನು ಕ್ಲಿಕ್ ಮಾಡೋಣ
ಎಡಿಟ್ ಥಿಸ್ ಬುಕ್ಮಾರ್ಕ್ಸ್ ಎಡಿಟ್ ದಿಸ್ ಬುಕ್ ಮಾರ್ಕ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸಿಕೊಳ್ಳುತ್ತದೆ
ಹೆಸರಿನ ಜಾಗದಲ್ಲಿ ಮೈಗ್ಮೈಲ್ಪಗೆ ಮೈ ಜಿಮೇಲ್ ಪೇಜ್ ಎಂದು ಬರೆಯಿರಿ
ಫೋಲ್ಡರ್ ಫೋಲ್ಡರ್ ನಲ್ಲಿ ಕ್ಲಿಕ್ ಮಾಡಿ ಕೆಳಗೆ ಬನ್ನಿ ಚೂಸ್ ಛೂಸ್ ಅನ್ನು ಆಯ್ಕೆ ಮಾಡಿ
ಬುಕ್ಮಾರ್ಕ್ಸ್ ಮೆನು ಬುಕ್ ಮಾರ್ಕ್ಸ್ ಮೆನ್ಯು ವನ್ನು ಆರಿಸಿ ಮತ್ತು ನ್ಯೂ ಫೋಲ್ಡರ್ ನ್ಯೂ ಫೋಲ್ಡರ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನ್ಯೂ ಫೋಲ್ಡರ್ ಬಂದಿರುತ್ತದೆ
ಈ ಫೋಲ್ಡರ್ ನ ಹೆಸರನ್ನು ಮೈಬುಕ್ಮಾರ್ಕ್ಸ್ ಮೈ ಬುಕ್ ಮಾರ್ಕ್ಸ್ ಎಂದು ಬದಲಿಸಿ
ಟ್ಯಾಗ್ಸ್ ಟ್ಯಾಗ್ಸ್ ನಲ್ಲಿ ಇಮೇಲ್ ಈಮೇಲ್ ಎಂದು ಟೈಪ್ ಮಾಡಿ
ಟ್ಯಾಗ್ ಗಳು ಬುಕ್ ಮಾರ್ಕ್ಸ್ ಗಳನ್ನು ವಿಂಗಡಿಸಲು ಸಹಕರಿಸುತ್ತವೆ
ಬುಕ್ ಮಾರ್ಕ್ಸ್ ನ ಜೊತೆಗೆ ಹಲವು ಟ್ಯಾಗ್ ಗಳನ್ನೂ ನೀವು ಸೇರಿಸಬಹುದು
ಉದಾಹರಣೆಗೆ ಒಂದು ಶಾಪಿಂಗ್ ಸೈಟ್ ಅನ್ನು ನೀವು ಬುಕ್ ಮಾರ್ಕ್ ಮಾಡಿದಾಗ ಗಿಫ್ಟ್ಸ್ ಬುಕ್ಸ್ ಅಥವಾ ಟಾಯ್ಸ್ ಎಂಬ ಪದಗಳಿಂದ ಟ್ಯಾಗ್ ಮಾಡಬಹುದು
ಡೋನ್ ಡನ್ ಮೇಲೆ ಕ್ಲಿಕ್ ಮಾಡಿ
ಪೇಜನ್ನು ಬುಕ್ ಮಾರ್ಕ್ ಮಾಡಲು ಪರ್ಯಾಯವಾಗಿ Ctrl ಮತ್ತು D ಕೀ ಯನ್ನು ಒತ್ತಬಹುದು
ಮೆನ್ಯು ಬಾರ್ ನಲ್ಲಿ ಬುಕ್ಮಾರ್ಕ್ಸ್ ಬುಕ್ ಮಾರ್ಕ್ಸ್ ನೆ ಮೇಲೆ ಕ್ಲಿಕ್ ಮಾಡಿ
ಬುಕ್ ಮಾರ್ಕ್ಸ್ ಮೆನ್ಯುವಿನಲ್ಲಿ ಮೈಬುಕ್ಮಾರ್ಕ್ಸ್ ಮೈ ಬುಕ್ ಮಾರ್ಕ್ಸ್ ಎಂಬ ಫೋಲ್ಡರ್ ಗೋಚರವಾಗುತ್ತದೆ
ಕ್ರಸರ್ ಅನ್ನು ಫೋಲ್ಡರ್ ನ ಮೇಲೆ ತನ್ನಿ
ಮೈಗ್ಮೈಲ್ಪಗೆ ಮೈ ಜಿಮೇಲ್ ಪೇಜ್ ಎಂಬ ಬುಕ್ ಮಾರ್ಕ್ ಇಲ್ಲಿ ಸೇವ್ ಆಗಿದೆ
ಈಗ ಅಡ್ರೆಸ್ ಬಾರ್ ನಲ್ಲಿ ಇಮೇಲ್ ಎಂಬ ಟ್ಯಾಗನ್ನು ಟೈಪ್ ಮಾಡಿ
ಮೈಗ್ಮೈಲ್ಪಗೆ ಮೈ ಜಿಮೇಲ್ ಪೇಜ್ ಸೈಟ್ ಪಟ್ಟಿಯ ಮೊದಲ ಆಯ್ಕೆಯಾಗಿ ಗೋಚರಿಸುವುದನ್ನು ಗಮನಿಸಿ
ನಾವೀಗ ಬುಕ್ ಮಾರ್ಕ್ ನ ಹೆಸರನ್ನು ಬದಲಿಸಿದೆವು ನಂತರ ಬೇರೆ ಫೋಲ್ಡರ್ ನಲ್ಲಿ ಸೇವ್ ಮಾಡಿದೆವು ಮತ್ತು ಟ್ಯಾಗ್ ಬಳಸುವ ಮುಖಾಂತರ ಅದನ್ನು ಗುರುತಿಸಿದೆವು
ಈಗ wwwgooglecom ಡಬ್ಲ್ಯು ಡಬ್ಲ್ಯು ಡಬ್ಲ್ಯು ಡಾಟ್ ಗೂಗಲ್ ಡಾಟ್ ಕಾಮ್ ಎಂಬ ವೆಬ್ ಸೈಟ್ ಅನ್ನು ಬುಕ್ ಮಾರ್ಕ್ ಮಾಡೋಣ
ಲ್ಟ್ಪಾಸೆಗ್ಟ್ ಆಡ್ರೆಸ್ ಬಾರ್ ನಲ್ಲಿ ಅಡ್ರೆಸ್ ಅನ್ನು ಸೆಲೆಕ್ಟ್ ಮಾಡಿ ಡಿಲಿಟ್ ಮಾಡಿರಿ
ಈಗ wwwgooglecom ಡಬ್ಲ್ಯು ಡಬ್ಲ್ಯು ಡಬ್ಲ್ಯು ಡಾಟ್ ಗೂಗಲ್ ಡಾಟ್ ಕಾಮ್ ಎಂದು ಟೈಪ್ ಮಾಡಿ
ಎಂಟರ್ ಅನ್ನು ಒತ್ತಿರಿ
ಈಗ ಅಡ್ರೆಸ್ ಬಾರ್ ನ ಬಲ ಮೂಲೆಯಲ್ಲಿರುವ ಸ್ಟಾರ್ ನ ಮೇಲೆ ಕ್ಲಿಕ್ ಮಾಡಿ
ಗೂಗಲ್ ವೆಬ್ ಸೈಟ್ ಬುಕ್ ಮಾರ್ಕ್ ಆಗಿದೆ
ಇದೇ ರೀತಿಯಲ್ಲಿ ಇನ್ನೂ ನಾಲ್ಕು ಸೈಟ್ ಗಳನ್ನು ಬುಕ್ ಮಾರ್ಕ್ ಮಾಡೋಣ
ಸ್ಪೋಕನ್ ಟ್ಯೂಟೋರಿಯಲ್ ಸ್ಪೋಕನ್ ಟ್ಯುಟೋರಿಯಲ್ ಯಹೂ ಯಾಹೂ ಫೇರ್ಫಾಕ್ಸ್ add ಒಎನ್ಎಸ್ ಫೈರ್ ಫಾಕ್ಸ್ ಆಡ್ ಆನ್ಸ್ ಮತ್ತು ಉಬುಂಟು ಉಬಂಟು
ಗಮನಿಸಿ ಈ ಬುಕ್ ಮಾರ್ಕ್ ಗಳನ್ನು ನಾವು ಫೋಲ್ಡರ್ ಗೆ ಸೇವ್ ಮಾಡಿಲ್ಲ
ನಾವು ಕ್ರಿಯೆಟ್ ಮಾಡಿದ ಬುಕ್ ಮಾರ್ಕ್ ಅನ್ನು ಡಿಲಿಟ್ ಮಾಡುವುದಾದರೂ ಹೇಗೆ
ಎಡಿಟ್ ಥಿಸ್ ಬುಕ್ಮಾರ್ಕ್ಸ್ ಎಡಿಟ್ ದಿಸ್ ಬುಕ್ ಮಾರ್ಕ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ರಿಮೂವ್ ಬುಕ್ಮಾರ್ಕ್ ರಿಮೂವ್ ಬುಕ್ ಮಾರ್ಕ್ ಎಂಬ ಬಟನ್ ನನ್ನು ನೀವು ಈಗಾಗಲೇ ಗಮನಿಸಿರುತ್ತೀರಿ
ನಾವೀಗ wwwgooglecom ಡಬ್ಲ್ಯು ಡಬ್ಲ್ಯು ಡಬ್ಲ್ಯು ಡಾಟ್ ಗೂಗಲ್ ಡಾಟ್ ಕಾಮ್ ಎಂಬುದರ ಬುಕ್ ಮಾರ್ಕ್ ಅನ್ನು ಡಿಲಿಟ್ ಮಾಡೋಣ
ಅಡ್ರೆಸ್ ಬಾರ್ ನಲ್ಲಿ wwwgooglecom ಡಬ್ಲ್ಯು ಡಬ್ಲ್ಯು ಡಬ್ಲ್ಯು ಡಾಟ್ ಗೂಗಲ್ ಡಾಟ್ ಕಾಮ್ ಎಂದು ಟೈಪ್ ಮಾಡಿ
ನಂತರ ಹಳದಿ ನಕ್ಷತ್ರದ ಮೇಲೆ ಕ್ಲಿಕ್ ಮಾಡಿ
ಎಡಿಟ್ ದಿಸ್ ಬುಕ್ ಮಾರ್ಕ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ರಿಮೂವ್ ಬುಕ್ಮಾರ್ಕ್ ರಿಮೂವ್ ಬುಕ್ ಮಾರ್ಕ್ ಎಂಬ ಬಟನ್ ನನ್ನು ಕ್ಲಿಕ್ ಮಾಡಿ
ಮೆನ್ಯು ಬಾರ್ ನಲ್ಲಿ ಬುಕ್ಮಾರ್ಕ್ಸ್ ಮತ್ತು ಮೈಬುಕ್ಮಾರ್ಕ್ಸ್ ಎಂಬ ಬಟನ್ ಗಳ ಮೇಲೆ ಕ್ಲಿಕ್ ಮಾಡಿ
ಇನ್ನು ಮುಂದೆ ಗೂಗಲ್ ಬುಕ್ ಮಾರ್ಕ್ ಬುಕ್ ಮಾರ್ಕ್ ಮೆನ್ಯುವಿನಲ್ಲಿ ಕಾಣಸಿಗುವುದಿಲ್ಲ
ನೀವು ರಚಿಸಿದ ಬುಕ್ ಮಾರ್ಕ್ ಅನ್ನು ಹೇಗೆ ಬಳಸುತ್ತೀರಿ
ಬುಕ್ ಮಾರ್ಕ್ ಗಳನ್ನು ಅನೇಕ ರೀತಿಯಲ್ಲಿ ಬಳಸಬಹುದು
ನೀವು ರಚಿಸಿದ ಬುಕ್ ಮಾರ್ಕ್ ಅನ್ನು ಬಳಸುವ ಅತಿ ಸರಳ ಮಾರ್ಗವೆಂದರೆ ಅದರ ಹೆಸರನ್ನು ಅಡ್ರೆಸ್ ಬಾರ್ ನಲ್ಲಿ ಬರೆಯುವುದು
ಅಡ್ರೆಸ್ ಬಾರ್ ನಲ್ಲಿ ಕ್ಲಿಕ್ ಮಾಡಿ
ತೋರಿಸುತ್ತಿರುವ ಅಡ್ರೆಸ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಡಿಲಿಟ್ ಮಾಡಿ
ಈಗ ಅಡ್ರೆಸ್ ಬಾರ್ ನಲ್ಲಿ g ಎಂದು ಟೈಪ್ ಮಾಡಿ
g ಎಂಬ ಅಕ್ಷರದಿಂದ ಆರಂಭವಾಗುವ ವೆಬ್ ಸೈಟ್ ಗಳ ಪಟ್ಟಿ ಗೋಚರವಾಗುವುದನ್ನು ಗಮನಿಸಿ
ಇವುಗಳು ನೀವು ಬುಕ್ ಮಾರ್ಕ್ ಮಾಡಿದ ಅಥವಾ ಟ್ಯಾಗ್ ಮಾಡಿದ ಅಥವಾ ಮೊದಲು ನೋಡಿದ ಸೈಟ್ ಗಳಾಗಿರುತ್ತವೆ
ಲೈಬ್ರರಿ ವಿಂಡೋವಿನಲ್ಲಿ ಬುಕ್ ಮಾರ್ಕ್ ಗಳನ್ನು ನೋಡಬಹುದು ಮತ್ತು ಜೋಡಿಸಲೂಬಹುದು
ಮೆನ್ಯು ಬಾರ್ ನಲ್ಲಿ ಬುಕ್ಮಾರ್ಕ್ಸ್ ಬುಕ್ ಮಾರ್ಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಶೋವ್ ಆಲ್ ಬುಕ್ಮಾರ್ಕ್ಸ್ ಶೋ ಆಲ್ ಬುಕ್ ಮಾರ್ಕ್ಸ್ ಅನ್ನು ಸೆಲೆಕ್ಟ್ ಮಾಡಿ
ಲೈಬ್ರರಿ ಲೈಬ್ರರಿ ಎಂಬ ವಿಂಡೋ ತೆರೆದುಕೊಳ್ಳುತ್ತದೆ
ನೀವು ಮಾಡಿದ ಎಲ್ಲಾ ಬುಕ್ ಮಾರ್ಕ್ ಗಳು ಡಿಫಾಲ್ಟ್ ಆಗಿ ಅನ್ಸಾರ್ಟೆಡ್ ಬುಕ್ಮಾರ್ಕ್ಸ್ ಅನ್ ಸ್ಟೋರ್ಡ್ ಬುಕ್ ಮಾರ್ಕ್ಸ್ ಎಂಬ ಫೋಲ್ಡರ್ ನಲ್ಲಿ ಸೇವ್ ಆಗಿರುತ್ತದೆ
ಯಹೂ ಸ್ಪೋಕನ್ ಟ್ಯೂಟೋರಿಯಲ್ ಉಬುಂಟು ಮತ್ತು ಫೈರ್ಫಾಕ್ಸ್ add ಒಎನ್ಎಸ್ ಎಂಬ ಬುಕ್ ಮಾರ್ಕ್ ಗಳು ಪಟ್ಟಿಯಲ್ಲಿರುವುದನ್ನು ಗಮನಿಸಿ
ಬುಕ್ ಮಾರ್ಕ್ ಮೆನ್ಯುವಿಗೆ ಯಹೂ ಇಂಡಿಯಾ ಯಾಹೂ ಇಂಡಿಯಾ ಎಂಬ ಬುಕ್ ಮಾರ್ಕನ್ನು ಸೇರಿಸಬೇಕೆಂದಿಟ್ಟುಕೊಳ್ಳೋಣ
ಮೊದಲಿಗೆ ಲೈಬ್ರರಿ ವಿಂಡೋ ವನ್ನು ಸ್ಕ್ರೀನ್ ನ ಮಧ್ಯ ಭಾಗಕ್ಕೆ ತರೋಣ
ಈಗ ನಾವು ಮೆನ್ಯು ಬಾರ್ ಮತ್ತು ಆಪ್ಷನ್ ಗಳನ್ನು ಸ್ಪಷ್ಟವಾಗಿ ನೋಡಬಹುದು
ಅನ್ಸಾರ್ಟೆಡ್ ಬುಕ್ಮಾರ್ಕ್ಸ್ ಅನ್ ಸಾರ್ಟೆಡ್ ಬುಕ್ ಮಾರ್ಕ್ ಫೋಲ್ಡರ್ ನಲ್ಲಿ ಯಾಹೂ ಬುಕ್ ಮಾರ್ಕ್ ಅನ್ನು ಸೆಲೆಕ್ಟ್ ಮಾಡಿ
ಮೌಸ್ ನ ಎಡ ಬಟನ್ ನನ್ನು ಒತ್ತಿಕೊಂಡು ಯಾಹೂ ಬುಕ್ ಮಾರ್ಕನ್ನು ಬುಕ್ ಮಾರ್ಕ್ ಮೆನ್ಯುವಿನ ವರೆಗೆ ಎಳೆದುಕೊಂಡು ಬನ್ನಿ
ಕ್ರಸರ್ ಬುಕ್ ಮಾರ್ಕ್ ಮೆನ್ಯುವಿನ ಮೇಲೆಯೇ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ
ಬುಕ್ ಮಾರ್ಕ್ ಮೆನ್ಯು ವಿಸ್ತೃತಗೊಳ್ಳುತದೆ
ಮೆನ್ಯುವಿನ ಮೇಲೆ ಮೌಸ್ ಪಾಯಿಂಟರನ್ನು ನಿಲ್ಲಿಸಿ ಮೌಸ್ ನ ಎಡ ಬಟನ್ ನನ್ನು ಬಿಡಿ
ಈಗ ಬುಕ್ ಮಾರ್ಕ್ ಮೆನ್ಯುವಿನ ಮೇಲೆ ಕ್ಲಿಕ್ ಮಾಡಿ
ಯಾಹೂ ಬುಕ್ ಮಾರ್ಕ್ ಈಗ ಬುಕ್ ಮಾರ್ಕ್ ಮೆನ್ಯುವಿನಲ್ಲಿ ಗೋಚರಿಸುತ್ತದೆ
ಲೈಬ್ರರಿ ಲೈಬ್ರರಿ ವಿಂಡೋವಿನಿಂದ ನೇರವಾಗಿ ಬುಕ್ ಮಾರ್ಕನ್ನು ತೆರೆಯಲು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ
ನಾವೀಗ ಲೈಬ್ರರಿ ವಿಂಡೋವನ್ನು ಮುಚ್ಚೋಣ
ಫೈರ್ ಫಾಕ್ಸ್ ಬುಕ್ ಮಾರ್ಕ್ ಗಳನ್ನು ಜೋಡಿಸಲು ಕೂಡಾ ಅವಕಾಶ ಮಾಡಿಕೊಡುತ್ತದೆ
ಈಗ ಬುಕ್ ಮಾರ್ಕ್ ಗಳನ್ನು ಹೆಸರಿನ ಅನುಗುಣವಾಗಿ ಜೋಡಿಸೋಣ
ಮೆನ್ಯು ಬಾರ್ ನಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಸೈಡ್ಬಾರ್ ಸೈಡ್ ಬಾರ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಬುಕ್ಮಾರ್ಕ್ಸ್ ಬುಕ್ ಮಾರ್ಕ್ಸ್ ಅನ್ನು ಕ್ಲಿಕ್ ಮಾಡಿ
ಎಡಬದಿಯಲ್ಲಿ ಬುಕ್ಮಾರ್ಕ್ಸ್ ಬುಕ್ ಮಾರ್ಕ್ಸ್ ಎಂಬ ಸ್ಲೈಡ್ ಬಾರ್ ತೆರೆದುಕೊಳ್ಳುತ್ತದೆ
ಗೂಗಲ್ ಡಾಟ್ ಕಾಮನ್ನು ಮತ್ತೊಮ್ಮೆ ಬುಕ್ ಮಾರ್ಕ್ ಮಾಡೋಣ
ಲ್ಟ್ಪಾಸೆಗ್ಟ್ ಬುಕ್ಮಾರ್ಕ್ಸ್ ಎಂಬ ಸ್ಲೈಡ್ ಬಾರ್ ನಲ್ಲಿ ಅನ್ಸಾರ್ಟೆಡ್ ಬುಕ್ಮಾರ್ಕ್ಸ್ ಎಂಬ ಫೋಲ್ಡರನ್ನು ಸೆಲೆಕ್ಟ್ ಮಾಡಿ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ
ಸೋರ್ಟ್ ಬೈ ನೇಮ್ ಸಾರ್ಟ್ ಬೈ ನೇಮ್ ಅನ್ನು ಸೆಲೆಕ್ಟ್ ಮಾಡಿ
ಬುಕ್ ಮಾರ್ಕ್ ಗಳು ಹೆಸರಿನ ಆಧಾರದಲ್ಲಿ ಜೋಡಿಸಲ್ಪಡುತ್ತದೆ
ನಿಮಗೆ ಬೇಕಾದ ಹಾಗೆಯೂ ಬುಕ್ ಮಾರ್ಕ್ ಗಳನ್ನು ಜೋಡಿಸಬಹುದು
ಬುಕ್ಮಾರ್ಕ್ಸ್ ಸ್ಲೈಡ್ ಬಾರ್ ನಲ್ಲಿ ಬುಕ್ಮಾರ್ಕ್ಸ್ ಮೆನು ಫೋಲ್ಡರ್ ನ ಮೇಲೆ ಕ್ಲಿಕ್ ಮಾಡಿ
ನಂತರ ಅನ್ಸಾರ್ಟೆಡ್ ಬುಕ್ಮಾರ್ಕ್ಸ್ ಫೋಲ್ಡರ್ ನ ಮೇಲೆ ಕ್ಲಿಕ್ ಮಾಡಿ
ಮೌಸನ್ನು ಸ್ಪೋಕನ್ ಟ್ಯೂಟೋರಿಯಲ್ ಬುಕ್ ಮಾರ್ಕ್ ನ ಮೇಲೆ ತನ್ನಿ
ಈಗ ಮೌಸ್ ನ ಎಡ ಬಟನ್ ಅನ್ನು ಒತ್ತಿಕೊಂಡು ಆ ಬುಕ್ ಮಾರ್ಕನ್ನು ಬುಕ್ ಮಾರ್ಕ್ಸ್ ಸ್ಲೈಡ್ ಬಾರ್ ನ ಉಬುಂಟು ಆಂಡ್ ಫ್ರೀ ಸಾಫ್ಟ್ವೇರ್ ಎಂಬ ಫೋಲ್ಡರ್ ಗೆ ಎಳೆದು ತನ್ನಿ
ಮೌಸ್ ಬಟನ್ ಅನ್ನು ಬಿಡಿ
ಈ ಬುಕ್ ಮಾರ್ಕ್ ಉಬುಂಟು ಆಂಡ್ ಫ್ರೀ ಸಾಫ್ಟ್ವೇರ್ ಎಂಬ ಫೋಲ್ಡರ್ ಗೆ ರವಾನೆಯಾಗಿರುತ್ತದೆ
ಬುಕ್ ಮಾರ್ಕ್ಸ್ ಸ್ಲೈಡ್ ಬಾರ್ ನಲ್ಲಿ ನೀವು ಮಾಡಿದ ಬದಲಾವಣೆಗಳು ಬುಕ್ ಮಾರ್ಕ್ಸ್ ಮೆನ್ಯುವಿನಲ್ಲೂ ಗೋಚರವಾಗುತ್ತವೆ
ನೀವು ಬುಕ್ ಮಾರ್ಕ್ ಗಳನ್ನು ಸ್ವಯಂಚಾಲಿತವಾಗಿಯೂ ಜೋಡಿಸಬಹುದು
ಮನ್ಯು ಬಾರ್ ನಲ್ಲಿ ಬುಕ್ಮಾರ್ಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಶೋವ್ ಆಲ್ ಬುಕ್ಮಾರ್ಕ್ಸ್ ಶೋ ಆಲ್ ಬುಕ್ ಮಾರ್ಕ್ಸ್ ಅನ್ನು ಸೆಲೆಕ್ಟ್ ಮಾಡಿ
ಲೈಬ್ರರಿ ವಿಂಡೋವಿನ ಎಡಬದಿಯಲ್ಲಿ ಅದು ಗೋಚರಗೊಳ್ಳುತ್ತದೆ
ಅನ್ಸಾರ್ಟೆಡ್ ಬುಕ್ಮಾರ್ಕ್ಸ್ ಅನ್ನು ಸೆಲೆಕ್ಟ್ ಮಾಡಿ
ಈಗ ವ್ಯೂಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೋರ್ಟ್ ಮತ್ತು ಸೋರ್ಟ್ ಬೈ ಅಡೆಡ್ ಮೇಲೆ ಕ್ಲಿಕ್ ಮಾಡಿ
ಅಡ್ರೆಸ್ಸ್ ಗಳು ಆಡ್ ಆದ ಕ್ರಮದಲ್ಲಿ ಜೋಡಿಸಲ್ಪಟ್ಟಿರುತ್ತದೆ
ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಕೊನೆಯದಾಗಿ ಈ ವೆಬ್ ಪೇಜನ್ನು ಪ್ರಿಂಟ್ ಮಾಡುವುದು ಹೇಗೆ ಎಂಬುದನ್ನು ಕಲಿಯೋಣ
ಮೊದಲಿಗೆ ಈ ವೆಬ್ ಪೇಜನ್ನು ಪ್ರಿಂಟ್ ಗಾಗಿ ಸೆಟ್ ಅಪ್ ಮಾಡಿಕೊಳ್ಳೋಣ
ಫೈರ್ ಫಾಕ್ಸ್ ಮೆನ್ಯು ಬಾರ್ ನಲ್ಲಿ ಫೈಲ್ ಅನ್ನು ಕ್ಲಿಕ್ ಮಾಡಿ ಪೇಜ್ ಸೆಟಪ್ ಅನ್ನು ಆಯ್ಕೆ ಮಾಡಿ
ಪೇಜ್ ಸೆಟಪ್ ಎಂಬ ಡಯಲಾಗ್ ಬಾಕ್ಸ್ ಗೋಚರವಾಗುತ್ತದೆ
ಪೇಪರ್ ನ ಅಳತೆಯನ್ನು ಆ4 ಎ ಫೋರ್ ಎಂದು ಆಯ್ಕೆ ಮಾಡಿ
ಓರಿಯಂಟೇಶನ್ ಓರಿಎಂಟೇಷನ್ ಅನ್ನು ಪೋರ್ಟ್ರೇಟ್ ಪೋರ್ಟ್ರೇಟ್ ಎಂದು ಆಯ್ಕೆ ಮಾಡಿ
ಅಪ್ಲೈ ಅಪ್ಲೈ ಬಟನ್ ಅನ್ನು ಕ್ಲಿಕ್ ಮಾಡಿ
ಸೆಟ್ಟಿಂಗ್ಸ್ ನ ಅನ್ವಯದ ಬಗ್ಗೆ ತಿಳಿಯಲು ಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರಿಂಟ್ ಪ್ರಿವ್ಯೂ ಪ್ರಿಂಟ್ ಪ್ರಿವ್ಯೂ ಅನ್ನು ಸೆಲೆಕ್ಟ್ ಮಾಡಿ
ಪ್ರಿಂಟ್ ಆದಾಗ ಪೇಜ್ ಹೇಗೆ ಕಾಣುವುದೋ ಹಾಗೆಯೇ ಇಲ್ಲಿ ಕಾಣಸಿಗುತ್ತದೆ
ಹೊರಗೆ ಬರಲು ಕ್ಲೋಸ್ ಬಟನ್ ಕ್ಲಿಕ್ ಮಾಡಿ
ಫೈರ್ ಫಾಕ್ಸ್ ಮೆನ್ಯು ಬಾರ್ ನಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಅನ್ನು ಆರಿಸಿ
ಪ್ರಿಂಟ್ ಎಂಬ ಡಯಲಾಗ್ ಬಾಕ್ಸ್ ಸ್ಕ್ರೀನ್ ಮೇಲೆ ಗೋಚರವಾಗುತ್ತದೆ
ಜನರಲ್ ಟ್ಯಾಬ್ ನಲ್ಲಿ ಜೆನೆರಿಕ್ಪ್ರಿಂಟರ್ ಜೆನೆರಿಕ್ ಪ್ರಿಂಟರ್ ಆಯ್ಕೆಯನ್ನು ನಾವಿಲ್ಲಿ ಆರಿಸಿಕೊಳ್ಳೋಣ
ನಂತರ ರಂಗೆ ರೇಂಜ್ ನಲ್ಲಿ ಆಲ್ ಪೇಜಸ್ ಆಲ್ ಪೇಜಸ್ ಅನ್ನು ಸೆಲೆಕ್ಟ್ ಮಾಡಿ
ಕಾಪೀಸ್ ಕಾಪೀಸ್ ನಲ್ಲಿ ಒಂದನ್ನು ನಾವು ಆರಿಸೋಣ
ಆಪ್ಷನ್ಸ್ ಆಪ್ಷನ್ಸ್ ಟ್ಯಾಬನ್ನು ಕ್ಲಿಕ್ ಮಾಡಿ ಮತ್ತು ಇಗ್ನೋರ್ ಸ್ಕೇಲಿಂಗ್ ಆಂಡ್ ಶ್ರಿಂಕ್ ಟಿಒ ಫಿಟ್ ಪೇಜ್ ವಿಡ್ತ್ ಇಗ್ನೋರ್ ಸ್ಕೇಲಿಂಗ್ ಅಂಡ್ ಶ್ರಿಂಕ್ ಟು ಫಿಟ್ ಪೇಜ್ ವಿಡ್ಥ್ ಅನ್ನು ಸೆಲೆಕ್ಟ್ ಮಾಡಿ
ಪ್ರಿಂಟ್ ಬಟನ್ ಕ್ಲಿಕ್ ಮಾಡಿ
ಪ್ರಿಂಟರ್ ಸರಿಯಾಗಿ ಸಂರಚನೆಗೊಂಡಿದ್ದಲ್ಲಿ ಈಗಲೇ ಪ್ರಿಂಟ್ ಶುರುವಾಗುತ್ತದೆ
ಇಲ್ಲಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಬುಕ್ ಮಾರ್ಕ್ಸ್ ಬುಕ್ಮಾರ್ಕ್ಸ್ ಅನ್ನು ಜೋಡಿಸುವ ಬಗೆ ಫೈರ್ ಫಾಕ್ಸ್ ಪೇಜ್ ಅನ್ನು ಸೆಟ್ ಮಾಡುವ ಬಗೆ ಪ್ರಿವ್ಯೂ ಮತ್ತು ಪ್ರಿಂಟ್ ಎಂಬ ವಿಚಾರಗಳ ಬಗ್ಗೆ ಕಲಿತಿದ್ದೇವೆ
ಇಲ್ಲಿ ನಿಮಗೆ ಅಭ್ಯಾಸವಿದೆ
ಹೊಸ ಮೊಝಿಲ್ಲಾ ಫೈರ್ ಫಾಕ್ಸ್ ವಿಂಡೋವನ್ನು ತೆರೆಯಿರಿ ಹೊಸ ಐದು ಸೈಟ್ ಗಳಿಗೆ ಭೇಟಿ ಕೊಡಿ
ಅವುಗಳೆಲ್ಲವನ್ನೂ ಬುಕ್ ಮಾರ್ಕ್ ಮಾಡಿ
ಎಲ್ಲಾ ಬುಕ್ ಮಾರ್ಕ್ ಗಳನ್ನೂ ಹೊಸ ಫೋಲ್ಡರ್ ನಲ್ಲಿ ಸೇವ್ ಮಾಡಿ
ಬುಕ್ಮಾರ್ಕ್ ಗಳನ್ನು ಅಕ್ಷರ ಕ್ರಮದ ವಿರುದ್ಧವಾಗಿ ಜೋಡಿಸಿ
ಕೊನೆಗೆ ಬುಕ್ ಮಾರ್ಕ್ ಮಾಡಿದ ಸೈಟ್ ಗೆ ಹೋಗಿ
ವೆಬ್ ಪೇಜನ್ನು ಪ್ರಿಂಟ್ ಗೆ ಸೆಟ್ ಅಪ್ ಮಾಡಿ ಮತ್ತು ಪ್ರಿಂಟ್ ಮಾಡಿ
ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನು ತಿಳಿಸುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ ವಿಡ್ಥ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ ಕಾಂಟಾಕ್ಟ್ ಅಟ್ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಎಂಬ ಈ ಮೇಲ್ ಮೂಲಕ ಸಂಪರ್ಕಿಸಿ
ಈ ಪಾಠವು ಟಾಕ್ ಟು ಎ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವ ಲಿಂಕ್ ಅನ್ನು ನೋಡಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಈ ಪಾಠದ ಅನುವಾದಕ ಬೆಂಗಳೂರಿನಿಂದ ಶಶಾಂಕ ಹತ್ವಾರ್ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಸಹಯೊಗಕ್ಕಾಗಿ ಧನ್ಯವಾದಗಳು